ಇಲ್ಲಿ ಏನು ರೈನ್ಬೋ ಬಿದ್ದೈತಿ ಇಲ್ಲಿ ಆಕಾಶ್ ಕಾಣ ತೈತಿ ಇಬ್ರು ಮಂದಿ ಟೊಪ್ಪಿಗೆ ಹಾಕೊಂಡ್ ನಡ್ಕೊಂತ್ ಒನ್ಟಾರ ಬಾಜುಗೆ ಬಂದು ಗುಡಾಣ ಆಯ್ತಿ ನೀಲಿ ಪತ್ರೆ ಹಾಕಿದ್ ನೀಲಿ ಹಳ್ದಿ ಪತ್ರೆ ಆಯ್ತ್ ಅದುಕ್ಕೆ --

ಇದ್ ಗುಡ್ಡದ್ ಮೇಲೊಂದ್ ಕಿಲ್ಲಾ ಕಟ್ಟಿದ್ದೈತಿ.

ಹುಲ್ಲು ಇದೆ ಇಲ್ಲಿ ಜನರು ಕುತ್ಕೊಳೋದಿಕ್ಕೆ ತುಂಬಾ ಚೆನ್ನಾಗಿದೆ

ಇದು ಬೆಲ್ಲದ್ ಅವ್ರುದು ಹೀರೋ ಶೋರೂಮ್ ಇದು. ಇಲ್ಲೆಲ್ಲಾ ಬೈಕ್ ಸ್ಕೂಟರ್ ಎಲ್ಲ ಸಿಗ್ತಾವು.

ಇಲ್ಲಿ ಅಧಿಕಾರಿಗಳು ಐ.ಎ.ಎಸ್. ಪಾಸಾಗಿ ಇಲ್ಲೆಲ್ಲಾ ಸೇರ್ಕೊಂಡಿರ್ತಾರ. ಯು.ಪಿ.ಎ.ಸಿ. ಬರ್ದು ರಾಂಕ್ ಬಂದು ಇಲ್ಹೋದ್ರಾ ನಮ್ಗ ಎಲ್ಲ ಕೆಲ್ಸಾಕ್ಕಾವು.